ಹಾ limit ಇರುತ್ತಲ್ಲ ದಿನಕ್ಕೆ ಇಂತಿಷ್ಟು ತೆಗಿಯೋಕ್ಕೆ ಅಂತ ಅದ್ ಎಷ್ಟು correct ಗೊತ್ತಿಲ್ಲ ನನ್ಗೆ banker ಅತ್ರ ಕೇಳ್ಬೇಕು ಅದು limit ಇರುತ್ತೆ ಹಾ ನಿಮ್ದು ಯಾವ್ದು bank ಅಲ್ಲಿ ಇದ್ದ account ? ಆ ನಂದು ಕರ್ನಾಟಕ bank ಅಲ್ಲಿ. ಆ ಆ ಆ accounts ದು internet ದು use ಮಾಡ್ತಿದ್ದೀರಾ internet banking ? ಆ ಹೌದು ಆ internet banking ಇದೇ ಮತ್ತೇ ಆ ಇದೆ ನಮ್ದು UPI payments ಗೆಲ್ಲ allowed ಇದೆ ನಾನ್ ಕರ್ನಾಟಕ bank ಅನ್ choose ಮಾಡಿದ್ದ್ ಹೀಗೆ ಇದು ನಂದು education loan ಬೇರೆ ಇತ್ತು.

ಹಾಗೆ ಆ open ಮಾಡ್ಬೇಕಾಗಿತ್ತು ಆ.

ಹಾ ಇಲ್ಲ ಇನ್ನೂ ಎರಡು ವರ್ಷ ಇದೆ.

ಹಾ ನಾನೂ ಮೂರುವರೆ ಲಕ್ಷ ಮಾಡಿದ್ದೆ starting ಅಲ್ಲಿ course join ಆಗ್ಬೇಕಿದ್ರೆ.

ಹಾ so ಅದ್ರದ್ದು repayment ಗೆ ಇನ್ನು ಎರಡು ವರ್ಷ time ಇದೆ ಅಂದ್ರೆ ಆ ಅದ್ರೊಳಗೆ ನಾವೂ ಈಗ monthly installment ತರ ಕಟ್ಕೊಂಡು ಹೋಗೋದದು.

ಹ course ಮುಗ್ಧ್ ಬಿಟ್ಟೂ ಎರಡು ವರ್ಷ ಆಯ್ತು.

ಹ ಅದೆ repayment ಗೇಂತ ಐದು ವರ್ಷ ಕೊಟ್ಟಿದ್ದಿತ್ ಅದ್ರಲ್ಲಿ ಇನ್ನೊಂದ್ ಎರಡು ವರ್ಷ ಏನೋ ಇದೆ ಬಾಕಿ.

ಆ ಹೌದು monthly ಅಂದ್ರೆ ನಂದೂ salaried account ಇಂದ್ಲೇ cut ಆಗುತ್ತೆ ಇಷ್ಟು ಅಂತ.

ಆ Interest ಎಲ್ಲಾ ನನಿಗೆ actually ಇದು simple Interest ಯೆ ಹಾಕಿರುದು student education loan ಆದ್ ಕಾರಣದಿಂದ ಇದು ನಿಮ್ದು ನಿಮ್ದು ಇದು ಆ. ಅವ್ರು ಕೊಟ್ಟಿರೊ time period ಒಳಗೆ ನೀವೂ ಅದನ್ನ return ಮಾಡದಿದ್ರೆ ಮತ್ತೆ ಅದಕ್ಕೆ compound interest ಹಾಕ್ತಾರೆ ಈಗ್ ಸದ್ಯಕ್ಕೆ.

ಆ ಹೌದು simple interest ಅಂದ್ರೆ ಅದೆ ಹತ್ರತ್ರ ಒಂಭತ್ತುವರೆ annually ಒಂಭತ್ತುವರೆ ಅಷ್ಟು simple interest ಯೆ ಬಿಳೋದು. ಇಲ್ದಿದ್ರೆ compound interest ಮತ್ತೆ monthly ಆ ಇಷ್ಟು ಅಂತ ಹೇಳಿ ಬೀಳುತ್ತೆ ಅಲ್ವಾ So ಅದ್ರಿಗಿಂತ ಮುಂಚೇನೆ ಆ ಅವ್ರುದ್ದು. Planning ಎಲ್ಲ ಇರುತ್ತೆ ಅದ್ರಮುಂಚೆನೆ ಇಷ್ಟು ಇಷ್ಟು ಕಟ್ಬಿಟ್ಟು clear ಮಾಡ್ಬೋದು ಅಂತ so ಅದನ್ನೇ follow ಮಾಡ್ತಾ ಇದ್ದೀನಿ. ಹ ಹೌದು ಅಂದ್ರೆ ನಿಮ್ಗೆ loan ಎಲ್ಲ ಬೇಗ ಕೋಡ್ತ್ರಲ್ಲ education loan ಅಂದ್ರೆ, ಅಂದ್ರೆ ಸ್ವಲ್ಪ document ಎಲ್ಲ ಕೊಡ್ಕಗ್ತದ bank ಗೆ ನೀವು ಯಾವುದಾದ್ರೂ. ಹಾ bank ಕಿಗೆ ಅದೇ ನಾವು collateral ಅಂತೇಳಿ ಏನಾದ್ರು ಜಾಗನೋ ಮನೆನೋ ಏನಾದ್ರು ಇಡ್ಬೇಕಾಗುತ್ತೆ ಯಾಕಂದ್ರೆ ಆ ಒಂದ್ ಅದು course ಮೇಲ್ depend ಕೆಲವೊಂದು ಎರಡಮೂರ್ ವರ್ಷದ್ course ಆದ್ರೆ ಅದಿಕ್ collateral ಕೇಳ್ತಾರೆ ಕೆಲವೊಂದು ಅಂದ್ರೆ ಈಗ. Professional ಇದ್ education ಇದು ನಿಮ್ದು ಆ ನೀವ್ ಕಲಿಯೋದೆ professional ಆ degree ಆದ್ರೆ ಹ ಅದಿಕ್ಕೆ.

ಆ ನಾನೂ MCA ಮಾಡಿದ್ದು ಆ so ಆ ಅದೆ ಆ ಮೂರು ವರ್ಷ ಮೂರು ವರ್ಷ ಆದ್ಮೇಲೆ ಈಗ ಎರಡ್ ವರ್ಷ ಆಯ್ತು ಇದೂ loan ಕಟ್ಟ್ಬಿಟ್ಟು ಎರಡೂವರೆ ವರ್ಷ. ಆ ಹೌದು ಆಮೇಲ್ ಇದ್ college ನ certificate ಟೂ ಬೇಕಂತಲ್ಲ . ಹ ಅದೆ ಅದೆ ಹ college ಇದ್ದು details ಎಲ್ಲ ಬೇಕಾಗುತ್ತೆ. ಹೌದು ಹೌದು ಮತ್ತ್ service ಎಲ್ಲ ಅಡ್ಡಿಯಿಲ್ಲ ನಿಮ್ದು ಇದ್ banking ಅದ್ ಎಲ್ಲಾ. ಹ ಇಲ್ಲ ಇಲ್ಲ ಹಾಗೇನ್ problem ಇಲ್ಲ.

ಆ ಅದೆ ಆ starting ಅಲ್ಲೇ ಅವ್ರು ಇಷ್ಟೂ loan ತಕೊಂಡ್ರೆ ಇಷ್ಟು interest rate ಬೀಳುತ್ತೆ ಅದೆಲ್ಲಾ clear ಆಗಿ transparent ಆಗಿ ಹೇಳ್ತಾರೆ so ಅದೆಲ್ಲ ಏನ್ ತೊಂದ್ರೆಯಿಲ್ಲ. ಹೌದಾ ಅಂದ್ರೆ ಬೇರೆ ಯಾವ್ದು bank ಹತ್ರ ಇತ್ತ ಅಥವ ನಿಮ್ಮ್ ಮನೆ ಹತ್ರ ಅದೊಂದೆ ಇರೋದ ಬೇರೆಯಾವ್ದ್ ಇತ್ತ್. ಆ ಅದು actually loan ಕೊಡೋದು ಕಮ್ಮಿ interest rate ಅಲ್ಲಿ ಅಂತ್ಹೇಳ್ಬಿಟ್ಟು ನಮ್ಮ್ ಅಂದ್ರೆ ಅದನ್ನ್ ನೋಡ್ಬಿಟ್ಟೆ ನಾನ್ choose ಮಾಡಿರೋದು.

ಹಾಗೆ ಬೇರೆ banks ಅವ್ರೆಲ್ಲ loan ಕೊಡ್ತಾರೆ ನಾನು best ಯಾವ್ದು ಅಂತ್ಹೇಳಿ ಮತ್ತ್ ನನ್ನ್ ಅಪ್ಪನದ್ದುಸ ಅಂದ್ರೆ ನನ್ನ ಅಪ್ಪ ಈಗ ಆ nominee ಆಗಿದ್ದರಲ್ವಾ so ಅವರು ಅವರದ್ದು bank account ನು ಕರ್ನಾಟಕ್ದಲ್ಲೇ ಇರೋ ಕಾರಣದಿಂದ ಅದು procedure ಎಲ್ಲ easy ಆಗ್ ಆಗುತ್ತೆ. ಹೌದು ಮತ್ತೆ ಇದು credit card ಏನಂತ ಕೊಟ್ಟಿದ್ದಾರ? bank ನಿಂದ ತಕೊಂಡಿದ್ದೀರಾ? ಆ ಇಲ್ಲ ಇಲ್ಲ ಅಂದ್ರೆ ನಂದು education loan ಮುಗಿಯೋತನಕ credit card ಯೋಚಿಸ್ಲೀಲ್ಲಾ actually . ಹೌದ salary account ಮಾಡಿದ್ದೀರಾ ಅಥ್ವಾ saving account ನೀವ್ use ಮಾಡ್ತಿರಾ? ಹಾ ಅದೆ savings account ಎ ಆದ್ರೆ joint account ತರ open ಮಾಡಿದ್ದೀನಿ ಯಾಕಂದ್ರೇ ಅದೇ ಆ ಅಂದ್ರೆ ಈ education loan ಅಲ್ಲಿ ಇಡ್ಬೇಕಿದ್ರೇ ಅಂದ್ರೆ ಒಂದ್ joint account ಇದ್ರೇ ಅಂದ್ರೆ safer side ಅಲ್ಲಿ ಇರ್ಥಿವಿಂತ ಹೌದ ನಿಮ್ದು UPI use ಮಾಡ್ತಿರಲ್ಲ ಇವಾಗ ಅದ್ರಲ್ಲಿಂದ UPI ನ charge ಮಾಡ್ತಾರ ನಿಮ್ಗೀವಾಗ UPI ಯಿದ್ದು.

ಹ ಮತ್ತೆ ಇದು ಇದ್ದು ನಿಮ್ಗೆ ಇದ್ ಆಗತ್ತೆ.

ಹ ನಾನ್ ಆರಾಮ. ಮತ್ತೆ ಏನ್ ಮಾಡ್ತಾ ಇದ್ದಿ? busy ಇದ್ದೀಯಾ?

ಎಂತ ಇಲ್ಲ ಹೀಗೆ ಸುಮ್ನೆ ಕುತ್ಕೊಂಡಿದ್ದೆ ಹೇಳು. ಹೌದಾ? ನಾನ್ ಅಂದ್ರೆ ನಾನ್ ನಿನ್ನೆ ಹೋಗುವಾಗ ಮುರುಳಿ ಸಿಕ್ಕಿದ ನನ್ಗೆ.

ಅವ್ನು ಹೇಳಿದ ನಾಳ್ದು ಅಹ್ christmas ರಜೆ ಉಂಟಲ್ಲ?

ಅದ್ಕಕೆ ಎಲ್ಲಿಗಾದ್ರೂ ತಿರ್ಗ್ಲಿಕ್ಕೆ ಹೋಗ್ವಾ ಹೇಳಿ. ಎರಡು ವರ್ಷ ಹೋಗ್ಲಿಲ್ಲ ಅಲ್ಲಾ? ಹ ಹ ಆ ಹೋಗುವ. ನಾನ್ ready ನಾನ್ free ಇದೇನೆ ನೀವ್ ನೀವ್ ಹೇಳಿ ನೀವ್ place ಹೇಳಿ ನಾವ್ ಹೋಗ್ವಾ. ಅದುವೇ ಅವ್ನುಸ ಹೇಳಿದ ready ಇದ್ದಾನೆ ಹೇಳಿ, ನಾನ್ ಅದು ಕೇಳಿ ನೋಡುವ ಹೇಳಿ ನಿನ್ನೊಟಿಗೊಂದು, ಯಾರಾದ್ರು friends ಇದ್ರೆ ನಿನ್ನೊಟ್ಟಿಗೆ ಹಾಗೆ.

ಹ ನನ್ ಜೊತೆ ಎರಡು friends ಇದ್ದಾರೆ. ನಾನ್ ಅವ್ರಿಗೆ inform ಮಾಡ್ತೇನೆ. ನೀವ್ ಅಹ್ ನೀವ್ ಯಾವಾಗ ಹೋಗುದು ಎಲ್ಲಿ ಜಾಗ ಅಂತ ಹೇಳಿ.

Okay ಅಂದ್ರೆ places ಯಾವ್ದಾದ್ರು ಉಂಟಾ? ಆಹ್ ನಾವು ಒಂದು ಸಲ ಮುರುಡೇಶ್ವರಕ್ಕೆ ಹೋಗಿದ್ವಲ್ಲ?

ಅದು ಅಲ್ಲಿ ಬೇಡ ನಾವ್ ಈ ಸಲ ಗೋಕ~ ರ್ಗೋಕರ್ಣ ಗಿರಿ, ಗೋಕರ್ಣಕ್ಕ? ಅಂದ್ರೆ ನಾವು ಹೇಗೆ? ಹೋಗಿ ಬರುದಾ ಇಲ್ಲಾದ್ರೆ ಒಂದ stay ಮರುದಿವಸ ಬರುವ ಹೇಳಿಯಾ? ಒಂದು ಎರಡು ಅಹ್ ಒಂದ್ದಿವ್ಸ stay stay ಆಗುವ ಬೇಕಿದ್ರೆ ಅಲ್ಲಿ stay facility ಯೆಲ್ಲಾ ಒಳ್ಳೇದುಂಟಂತೆ last ನಮ್ಮ ಮಂಗಳೂರ್ದು ಅಹ್ ಇನ್ನೊಂದು friends group ಹೋಗಿದ್ರು, ಅವ್ರು ಹೇಳ್ತಿದ್ರು ಅಲ್ಲಿ stay ಎಲ್ಲಾ ಒಳ್ಳೆದುಂಟು so ನೋಡ್ಬೋದು ನಾನ್ ಅವರೊಟ್ಟಿಗೆ information ಕೇಳಿ ಹೇಳ್ತೇನೆ ನಿಂಗೆ. ಹ okay ಅಂದ್ರೆ ನಾವು weekend ಅಲ್ಲಿ ಹೋಗ್ವಾ ಅಲಾ? ಅಂದ್ರೆ Saturday ಹೋಗುವ Sunday ಸಾ ನಿಂತ್ರೆ Monday ಬರ್ಬೋದು ಹೇಳಿ morning ಬೇಗ. ಹಾ ಸರಿ. ಅದು ಅದೂ ಒಳ್ಳೇದಾಗ್ತದೆ. ಹೌದು, ಎಲ್ಲರಿಗೂಸ free ಸ ಇರ್ತಾರೆ, Sunday ಆಗ್ವಾಗ. ಹ್ಮ್ ಹೌದೌದು ಹೌದೌದು ಹೌದು.

ಹೌದು, ಗಾಡಿ ಎಂತ ಮಾಡುವ bike ಹೋಗ್ವಾ ಕಾರಲ್ಲಿ ಹೋಗ್ವಾ? ಅಹ್ ನಾವು ಎಷ್ಟು ಜನ? ನಾವು ನಾವ್ ಅಂದ್ರೆ ನಂದೊಂದೆರಡು ನಿಂದು ನೀವಿಬ್ರು. ಒಂದು ಐದು ಜನಾದ್ರೆ ನಾವು ಕಾರಲ್ಲಿ ಹೋಗ್ವಾ ಅಂತ, ಪುನಃ bike ಎಲ್ಲ ಬೇಡ ಅಹ್ train ಅಲ್ಲಿ ಹೋಗ್ಬೋದು ಆದ್ರೆ ಕಾರಲ್ಲಿ ಹೋದ್ರೆ ನಮ್ದೇ tension ಇಲ್ಲಲ್ಲಾ? ಒಂದು ಹೋಗ್ಬಿಟ್ಟು ಬರ್ಬೋದು, ನಮ್ಮದ್ರಲ್ಲಿ ಯಾರಾದರೂ ಒಬ್ರು,

ಹಾಗೆ ಅವ್ನಿಗೆ ನಮ್ಮ ಗೌರವ್ ಇದ್ದಾನಲ್ಲ, ಅವ್ನಿಗೆ ಗಾಡಿ ಬಿಡ್ಲಿಕ್ಕೆ ಬರ್ಬೋದಾ ಅಂತ, maybe . ಹ ಹ ಆಯ್ತಲ್ಲ ಹಾಗಾದ್ರೆ. ಒಂದು ಅಹ್ rent ಗೆ ಗಾಡಿ ಮಾಡಿದ್ರೆ ರೆಡಿ ಮಾಡಿದ್ರೆ ಆಗ್ತದೆ.

ಮತ್ತೆ food ಎಂತ ನಾವು ಅಲ್ಲಿ hotel ಅಲ್ಲಿ ಮಾಡ್ವಾ, ಎಂತಾದ್ರೂ ನಾವೇ ಮಾಡುವ prepare . Prepare ನಮ್ಮದ್ರಲ್ಲಿ ಯಾರಾದ್ರೂ ಮಾಡುವವರಿದ್ರೆ ನಾವು support ಮಾಡಿ ಮಾಡಿದ್ರೆ ಒಳ್ಳೆದಲ್ಲ? ಅದ್ರಲ್ಲಿಸಾ ಉಳಿತದೆ ಸ್ವಲ್ಪ.

ಅದೇ ಮತ್ತೆ ನಾವಲ್ಲಿ place ಎಲ್ಲ ತಿರ್ಗಬೋದಲ್ವಾ ನಾವ್ stay ಮಾಡುವ ಅಲ್ಲಾ? ಅಂದ್ರೆ. room ಮಾಡುವ ಅಲ್ಲಾ? ಇಲ್ಲಾಂದ್ರೆ night camping ಎಂತಾದ್ರೂ? ಹ camp, camp ಮಾಡುವ ಹ night ಅಲ್ಲಿ camp facility ಇರ್ತದೆ ಒಂದು room ತರ ಮಾಡಿದ್ರೇಸ, camp facility ಇರ್ತದೆ ಅದು ನಂಗೆ doubt ಒಂದು package ತರ ಇರ್ತಾದ ಅಂತ. ಹೌದಾ ಆದ್ರೆ ಚಳಿ ಅಲ್ಲಾ ಅದಕ್ಕೆ. ಅಹ್ ಅದು ನೋಡ್ವಾ ಹೇಗೆ, ಈಗ ಈಗ camp ಅಹ್ ಕ್ಯಾಂಪಲ್ಲಿ ಎಷ್ಟು ಅಹ್ ಎಸ್ಟೋತನಕಾ ನಿಲ್ಲಿಕಾಗತ್ತದೆ ನಿಲ್ಲುವ ಅಲ್ಲೇ camp ಹತ್ರ ಮತ್ತೆ room ಗೆ shift ಆದ್ರೆ ಆಯ್ತು.

ಹಾಗಂದ್ರೆ camp ಗಮ್ಮತಾಗತ್ತದಲ್ಲ ನಾವೆಲ್ಲ ಮಾತಾಡಿ ಎಲ್ಲ? ಹಾ ಅದೇ ಗಮ್ಮತ್ತಾಗ್ತದೆ.

ಇಲ್ಲ ಇಲ್ಲ ಇಲ್ಲ busy ಯಿಲ್ಲ busy ಯಿಲ್ಲ, ನಾನಿಲ್ಲಿ ಕುತ್ಕೊಂಡಿದ್ದೆ ಸುಮ್ನೆ. Okay ಅದು ಅವ್ನು ಕೇಳಿ ಹೇಳು ಹೇಳಿದ್ದು ನಾನು ಮತ್ತೆ ಅವನೊಟ್ಟಿಗೆ ಇನ್ನೊಮ್ಮೆ ಮಾತಾಡುತ್ತೇನೆ, ಅವನು okay ಹೇಳಿದ್ರೆ ಮಾಡಿ ಬಿಡುವ final ಮಾಡಿಬಿಡುವ ಇದನ್ನೆ. ಹ ಸರಿ ಸರಿ ಅದೇ ಅದೇ ಅದೇ ಅದೇ final ಮಾಡ್ವಾ ಹೋಗಿಬರೋಣ. ಹ ಇದು ಇದು ಇದೊಂದು final ಆದಮೇಲೆ ಯಾವಾಗಾದ್ರೂ ಒಂದಿವಸ ಕುತ್ಕೊಂಡು ಮಾತಾಡುವ ಎಲ್ಲರೂ ಚರ್ಚೆ ಮಾಡುವ ಎಂತೆಲ್ಲ ಮಾಡ್ಬೇಕು ಏನೆಲ್ಲ ಹೋಗ್ಬೇಕು ಹೇಳಿ. ಹ ಈ Saturday Sunday ಮಾತಾಡ್ವಾ ಹಾಗಾದ್ರೆ.

ಹಾ ಅದೇ ಒಂದು meet ಆದ ಹಾಗೇಸ ಆಗ್ತದೆ ಹಾ ಆಯ್ತು ಸರಿ ಸರಿ ನಾಳೆ friday ಅಲ್ಲಾ? ವಾಗ call ಮಾಡು ಒಂದು ಅವರೊಟ್ಟಿಗೆಲ್ಲ ಕೇಳು ಒಂದ್ಸಾರಿ ಕೇಳು.

ಕೂತ್ಕೊಂಡು ಮಾತಾಡಿ ಎಂತ ಅಂತ decide ಮಾಡ್ವಾ.

ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ಳಿಕ್ಕೆ ಇಷ್ಟ ಪಡ್ತೇನೆ. ಯುಗಾದಿ ಸೌರಮಾನ ಯುಗಾದಿ ಮತ್ತೆ ಚಂದ್ರಮಾನ ಯುಗಾದಿ ಅಂತ ಈ ಕಡೆ ಎರಡು ಉಂಟು. ನಮ್ಮ ಶಿವಮೊಗ್ಗ side ಅಂದ್ರೆ ಆಗುಂಬೆ ದಾಟಿದ್ಮೇಲೆ ಒಂದೇ ಯುಗಾದಿ ಆಚರಣೆ ಮಾಡ್ತಾರೆ

ಅದು ಹೆಚ್ಚಾಗಿ ಬರುದು April ತಿಂಗ್ಳಲ್ಲಿ. ಈ ಕಡೆ ಈಗ ನಾಡಿದ್ದು ಸೌರಮಾನ ಯುಗಾದಿ ಬರ್ತ್~ ಅಹ್ ಚಂದ್ರಮಾನ ಯುಗಾದಿನೆ ಮಾಡ್ತಾರೆ ನಮ್ಕಡೆ ಎಲ್ಲ ಅಹ್ ಚಂದ್ರಮಾನ ಯುಗಾದಿ. ಈ ಕಡೆ ಎಲ್ಲ ಸೌರಮಾನ ಯುಗಾದಿ ಮತ್ತೆ ಚಂದ್ರಮಾನ ಯುಗಾದಿ ಅಂತ ಎರಡ್ ಆಚರಣೆ ಮಾಡ್ತಾರೆ. ಇಲ್ಲಿ ಚಂದ್ರಮಾನ ಯುಗಾದಿ ಅಂದ್ರೆ ಅದರ ಅರ್ಥನ ನಾನ್ ಹೇಳಲಿಕ್ಕೆ ಇಷ್ತಾ ಪಡ್ತೇನೆ. ಚಂದ್ರನ ನೋಡುದು ದರ್ಶನ ಮಾಡುದು ಒಂದು, ಇನ್ನೊಂದು ಬೇವು ಬೆಲ್ಲ ಮುಕ್ಯವಾಗಿ ಬೇವು ಬೆಲ್ಲನ ಹಂಚ್ತಾರೆ. ಬೇವು ಬೆಲ್ಲ ಹಂಚುದಂದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ತಲೆಗೆ ಹರಳೆಣ್ಣೆ ಹಾಕ್ತಾರೆ ಅಂದ್ರೆ ಬಿಸ್ಲಿನ ದೆಗೆ ನಮ್ಗೆ ಬೀಳ್ತದಂತೇಳಿ ಮುಂಚಿನ ಕಾಲ್ದವ್ರು ಹರಳೆಣ್ಣೆ ಕಣ್ಣಿಗೆ ತಂಪು ತಲೆಗೆ ತಂಪು ದೇಹಕ್ಕೆ ತಂಪು ಅಂತ ಹೇಳಿ ಹರಳೆಣ್ಣೆ ಹಾಕ್ತಾರೆ. ಹರಳೆಣ್ಣೆ ಹಾಕಿ ಸೀಗೆಕಾಯಿ ಪುಡಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ತಲೆ ಕೂದ್ಲಿಗೆ ಕೂಡ ಒಳ್ಳೇದು ಹರಳೆಣ್ಣೆನಂತ ಜಿಡ್ಡನ್ನ ತೆಗಿಲಿಕ್ಕೆ ಬೇರೆ ಯಾವ shampoo ಆಗುದಿಲ್ಲ

ಇಲ್ಲಿ ಮಾಡುವಂತದ್ದು ಅಂದ್ರೆ ದೇವ್ರಿಗೆ ವರ್ಷಂಪ್ರತಿ ನಾವು ಪೂಜೆ ಕೊಡುವಂತದ್ದೆ ಕೊಡುವಂತದ್ದು ಎಲ್ಲ ಮಾಡ್ತಾರೆ. ಬೇವು ಬೆಲ್ಲ ಬೇವು ಬೆಲ್ಲ ಅಂದ್ಕೂಡ್ಲೇ ಕಹಿ ಮತ್ತೆ ಸಿಹಿ ಇರತ್ತೆ ಸಿಹಿ ಮತ್ತೆ ಕಹಿ ನಮ್ಮ ಜೀವನದ ಕಷ್ಟ ನೋವು ಸುಖ ದುಖಗಳಿಗೆ ಪಾತ್ರವಾಗಿರುವಂತದ್ದು. ಬೇವು ಬೆಲ್ಲ ತಕೊಳುವಾಗ ನಾವು ಚಂದ್ರನ ನೋಡಿ ಹಿರಿಯರ ಕೈ ಕಾಲಿಗೆ ಬಿದ್ದು ಮನೆಯಲ್ಲಿ ಇರುವಂತ ದ~ ಗೋವುಗಳದ ಕಾಲಿಗೆ ಬಿದ್ದು ಅವುಗಳಿಗೂ ಕೂಡ ಬೇವನ್ನೂ ತಿನ್ಸಿ ಬೆಲ್ಲನು ತಿನ್ಸಿ ಅವುಗಳ ಆಶೀರ್ವಾದ ತಕೊಂಡು ಪ್ರತಿಯೊಂದು ಮನೆಗ್ ಹೋಗಿ ಬೇವು ಬೆಲ್ಲವನ್ನು ಹಂಚುವಂತದ್ದು ಹಂಚುವುದಂದ್ರೆ ಆ ಬೇವು ಬೆಲ್ಲ ಕೊಡುವಾಗ ಹೇಳ್ತೀವೇ ಹಿಂದೆ ನಾವೇನೋ ಕೆಟ್ಟದು ಮಾತಾಡಿದ್ವಿ ಎನೋವೊಂದ್ ಆಗಿ ಹೋಗಿದೆ ನಮ್ಮ ನಿಮ್ಮ ಒಳಗೆ ಇವತ್ತಿಂದ ನಾವು ಇದೆ ತರ ಸಿಹಿ ಆಗಿರುವ ಕಹಿ ಅನ್ನುವ ನೆನಪುಗಳನ್ನೆಲ್ಲ ಮರಿಯುವ ಸಿಹಿ ಅಂತ ನುಡಿಗಳನ್ನ ಆಚರಿಸಿ ಚೆನ್ನಾಗಿರುವ ನಮ್ಮ ಬಾಂಧವ್ಯವನ್ನು ಬೆಳಸ್ಕೊಳ್ಳುವಂತ ಅಕ್ಕ ಪಕ್ಕದವರಿಗೆ ಸ್ನೇಹಿತರಿಗೆ ಹಾಗು ಬಂಧುಗಳಿಗೆಲ್ಲ ಕೊಡ್ತಾರೆ ಬಂಧುಗಳಲ್ಲಿ ಕೂಡ ಸ್ನೇಹ ಭಾವ ಇರ್ಬೇಕು ಅಂತ ಬೇವು ಬೆಲ್ಲದಲ್ಲಿ ಇರುವಂತ ಮಹತ್ವನೆ ಅದು ಅದಿಕ್ಕೆ ಕೊಡುವಾಗ ಒಂದ್ ಹೇಳ್ತಾರೆ ಒಳ್ಳೆ ಒಳ್ಳೆ ಮಾತಾಡಿ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಒಳ್ಳೆತರ ಸಿಹಿ ಅಂತ. ಮಕ್ಳಿಗೆ ನಾವು ಅದನ್ನ್ ಹೇಳಿ ಕೊಟ್ಟಾಗ ಅವ್ರಿಗೆ ಹಬ್ಬದ ಸಂಪ್ರದಾಯದ್ ಬಗ್ಗೆ ತಿಳಿತದೆ ಮೂಲತಃ ಯಾವ ಕಾರಣಕ್ಕೆ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ ಈ ಯುಗಾದಿ, ದೀಪಾವಳಿ ಅಹ್ ಚೌತಿ, ಅಷ್ಟಮಿ ಯಾಕೆ ಮಾಡ್ತಾರೆ ಅದ್ರಲ್ಲಿ ಮೂಲವಾದ ಕಾರಣ ಏನು. ಆ ಕಾರಣಳನ್ನ ನಾವು ತಿಳ್ಕೊಂಡು ಮಾಡುವಂ~ ಮಾಡುವಾಗ ಅದರ ಮಹತ್ವ ನಮ್ಗೆ ಗೊತ್ತಾಗ್ತದೆ. ಹಬ್ಬಗಳಲ್ಲಿ ಆಚರಣೆ ಮಾಡುದು ಒಳ್ಳೆದಂದ್ರೆ ಯಾಕಂದ್ರೆ ಎಲ್ಲರು ಒಂದಾಗ್ಲಿ ಅಂತ ಹಿರಿಯರು ಆಗದಿಂದ ಮಾಡ್ಕೊಂಡು ಬಂದಂತಹ ಒಂದು ಸಂಪ್ರದಾಯ ಇದು. ಇದ್ರಲ್ಲಿ ಈ ಯುಗಾದಿ ಹಬ್ಬ ಮುಖ್ಯವಾಗಿ ನಾನು ಬೇವು ಬೆಲ್ಲದದ್ದೇ ಹೇಳ್ತಾ ಇದ್ದೇನೆ. ಬೇವು ಬೆಲ್ಲ ನಮ್ಮ ದೇಹಕ್ಕೂ ಆರೋಗ್ಯಕ್ಕೂ ಒಳ್ಳೇದು ಯಾಕೆ ನಮನ್ನ ಒಳ್ಳೆಯ ಒಂದು ಭಾವನೆಗಳಿಗೆ ಅಹ್ ಎಡೆ ಮಾಡತ್ತೆ ಹಾಗಾಗಿ ನಾನ್ ಹೇಳ್ತೇನೆ ಬೇವು ಬೆಲ್ಲದ್ ಬಗ್ಗೆ ಇವತ್ತು ಬೇವು ಬೆಲ್ಲ ತಕೊಂಡು ನಾಳೆ ಒಳ್ಳೇದ್ ಮಾತಾಡಿ ಒಳ್ಳೆ ರೀತಿಲಿ ಇರಿ ಯುಗಾದಿ ಹಬ್ಬದ್ ಮಹತ್ವ ಬಗ್ಗೆ ಇನ್ನು ಹೇಳ್ಳಿಕ್ಕೆ ಇಷ್ಟ ಪಡ್ತೇನೆ ಹಾ~ ಒಂದು ಹರಳು ಮರ ಮತ್ತು ಬೇವಿನ ಮರಕ್ಕೆ ವಾದ ಆಯಿತಂತೆ ವಾದ ಅದಾಗ ಹರಳಿ ಮರ ಹೇಳ್ತಂತೆ ನನ್ನ ಎಲೆಯನ್ನೆಲ್ಲ ಉದಿರಿಸಿ ಜನಕೆಲ್ಲ ಕಾಯ್ಲೇ ತರ್ಸ್ತೀನೆ ಅವರನ್ನ ಮರಿಸ್ತೀನೆ ಅಂತ ಅಂದ್ರೆ ಬಿಸ್ಲು ಬೇಗೆ ಕೆಳಗಿನಂತಹ ನೀರು ಕುಡ್ದಾಗ ದೇಹದಲ್ಲಿ ಅರೋಗ್ಯ ವ್ಯತ್ಯಾಸ ಆಗ್ತದೆ. ಅದಿಕ್ಕೆ ಬೇವು ಹೇಳ್ತಂತೆ ನಾನು ಅವರನ್ನ ಬದಿಕಿಸ್ತೇನೆ ನನ್ನಲ್ಲಿ ಇರುವಂತಹ ಒಂದು ಔಷದಿ ತತ್ವವನ್ನು ಕೊಟ್ಟು ಅವರನ್ನು ಬದಿಕಿಸ್ತೇನೆ ಅವರನ್ನು ಉಳಿಸ್ತೇನೆ ನನಿಗೆ ಅವ್ರು ಬೇಕು ಅಂತ ಹೇಳಿ ಆ ಬೇವಿನ ಮರ ಪಣತೊಟ್ಟು ಬಂತಂತೆ ಈ ಯುಗಾದಿ ಹಬ್ಬಕ್ಕೆ ಒಂದು ಮೂಲ ಕಾರಣ ಬೇವಿನ ಮರ ಅಂತ ಹೇಳ್ತಾರೆ. ನಮ್ಮ ಅಲ್ಲಿ ನಮ್ಮಲ್ಲಿ ಅಲ್ಲ ಯುಗಾದಿ ಹಬ್ಬದಲ್ಲಿ ಬೇವಿನ ಒಂದು ಎಲೆಗೆ ತಂದು ಅದಿಕ್ಕೆ ಪೂಜೆ ಮಾಡಿ ಅದನ್ನ ದೇವರ ಹತ್ರ ಇಡ್ತಾರೆ ನಾವೇನೋ ಒಂದು ಕೆಟ್ಟ ಘಳಿಗೆಲ್ಲಿ ಏನೋ ಒಂದು ತಪ್ಪು ಮಾತಾಡಿದ್ ಅದು ಮರೆತುಹೋಗ್ಲಿ ಇದನ್ನು ನಾವು ಕೊಟ್ಟು ಅವರಹತ್ರ ಒಳ್ಳೆ ಬಾಂದವ್ಯ ಬೆಳೆಸ್ಕೊಳ್ಳೋನ ಅಂತ ಹೇಳಿ ಬೇವು ಬೆಲ್ಲನ ದೇವರ ಮುಂದೆ ಇಟ್ಟು ಬೇಡಿಕೊಂಡು ಮಾಡುವಂತ ಒಂದು ಯುಗಾದಿ ಹಬ್ಬದ ಒಂದು ವಾಡಿಕೆ ಅದಕ್ಕೆ ಯುಗಾದಿ ಹಬ್ಬಕ್ಕೆ ತುಂಬವಾದ ಮಹತ್ವವನ್ನ ಹೇಳ್ತಾರೆ. ಚಂದ್ರನ ದರ್ಶನ ಪಡಿಯುದ್ ಕೂಡ ಅದಿಕ್ಕೆ ಚಂದ್ರ ಕಂಡಿಲ್ಲ ಅಂದ್ರೆ ನಮ್ಮಲ್ಲೆಲ್ಲ ಹೇಳ್ತಾರೆ ಹೋ ನಾಳೆ ಕೂಡ ಹಬ್ಬಾ ಇದೆ ಅಂತ ಕತ್ತಲನ್ನೋದು ಆವರ್ಸಿ ತುಂಬ ಚಿಂತೆಯಲ್ಲೇ ಹೋಗ್ತಾನೆ ಅದೇ ಬೆಳಕು ಅಂದಾಗ ಅವ್ನು ಖುಷಿ ಪಡ್ತಾನೆ ಹಾಗೆ ಚಂದ್ರನ ಒಂದು ಬೆಳಕು ನಮ್ಮ ಮೇಲೆ ಬೀಳ್ಬೇಕು ಚಂದ್ರನ ಒಂದು ದರ್ಶನದಿಂದ ನಮಗ್ ಆಗುವಂತದ್ದು ತುಂಬನೆ ಒಂದು ಲಾಭ ಇದೆ ಅದರಿಂದ ಆ ಚಂದ್ರನಿಗೆ ನಾವು ತುಂಬ ಮಹತ್ವ ಅದನ್ನು ಕೊಡ್ತೇವೆ ಅವ್ನಿಗ್ ಪೂಜಾ ಮಾಡ್ತೇವೆ ಅವನ ಒಂದು ಅವನ ಜೊತೆಗೆ ಇಡ್ತಾರೆ ಅಂದ್ರೆ ಹೆಚ್ಚಾಗಿ ನಮ್ಮ brahmins ಅಲ್ಲಿ ಪಂಚಾಂಗ ಇಟ್ಟು ಅಹ್ ಕನ್ನಡಿ ಇಟ್ಟು ತೆಂಗಿನ್ಕಾಯಿ ಮತ್ತೆ ಸೌತೆ, ತೊಂಡೆ ಮತ್ತೆ ಆ ವರ್ಷದ ಫಲವನ್ನು ಇಟ್ಟು ಪೂಜೆ ಮಾ~ ಇಟ್ಟು ಮಲಗ್ತೇವೆ ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಿ ಬಂದಾಗ ನಾವು ಇಟ್ಟಂತ ದ್ರವ್ಯಗಳು ಅಂದ್ರೆ ಕನ್ನಡಿ ಮುಂದೆ ತೋರುಹಾಗೆ ಇಟ್ಟಿರ್ತಾರೆ.